ಇದನ್ನು ಲೆಕ್ಕ ಹಾಕುವುದಕ್ಕೆ ಒಂದು ವ್ಯಕ್ತಿ ಬಿಳಿ ಬಣ್ಣದ ಶರ್ಟ್ ಅನ್ನು ಧರಿಸಿಕೊಂಡು ಲೆಕ್ಕವನ್ನು ಹಾಕುತ್ತಿದ್ದಾರೆ.

ಚಿತ್ರದಲ್ಲಿ ನಾವು ನವರಾತ್ರಿಗಳು ಇದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಒಂದು ಅದ್ಭುತವಾದ ಹಬ್ಬ.

ಈ ಚಿತ್ರದಲ್ಲಿ ನಾವು ಒಂದು ಸುಂದರವಾದ ಉದ್ಯಾನವನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ರಸ್ತೆಯಲ್ಲಿ ತರಕಾರಿ ಮಾಡುವುದನ್ನು ನೋಡಬಹುದು.

ಈ ಬಸ್ನಲ್ ನ ಹಿಂದೆ ಇನ್ನೊಂದು ಬಸ್ ಕಾಣತೊಡಗಿದೆ.